ಇದು ಒಂದು ಹೋಂ ಥಿಯೇಟರ್ .

ಇಲ್ಲಿ ಮೈದಾನದಲ್ಲಿ ಅಲ್ಲಲ್ಲಿ ಚಿಕ್ಕ ಚಿಕ್ಕ ಶೆಡ್ ಗಳನ್ನೂ ಹಾಕಿದ್ದಾರೆ.

ಇಲ್ಲಿ ಹಲವಾರು ಪ್ರಾಣಿಗಳಿವೆ ಮತ್ತು ಇಲ್ಲಿ ಒಂದು ಜಿಂಕೆಯು --

ಒಬ್ಬ ವ್ಯಕ್ತಿಯು ರೂಫ್ ಗೆ ಪೈಂಟ್ ಮಾಡುತ್ತಿರುವ ದೃಶ್ಯ.

ಒಂದು ಫ್ಯಾನ್ ಕಾಣುತ್ತಿದೆ ಒಬ್ಬ ವ್ಯಕ್ತಿಯು ವ್ಯಾಪಾರವನ್ನು ಮಾಡುತ್ತಿದ್ದಾನೆ.

ತಳ್ಳುಗಾಡಿಯನ್ನು ಬಳಸುತ್ತಿದ್ದಾರೆ ಈ ತಳ್ಳುಗಾಡಿಯಲ್ಲಿ ಸಾಕಷ್ಟು ಮೂಟೆಗಳನ್ನು ಹಾಕಿದ್ದಾರೆ.

ಇದು ಒಂದು ಪಾರ್ಕ್ ಈ ಪಾರ್ಕ್ ನಲ್ಲಿ ಗಿಡಗಳನ್ನು ಬಹಳ ಸುಂದರವಾಗಿ.

ನೋಡಿ ಕೊಳ್ಳುತ್ತಾರೆ ಮತ್ತು ಮಕ್ಕಳನ್ನು ಸ್ವಾಗತಿಸಲು ಬಲೂನ್ ಗಳಿಂದ ಅಲಂಕರಿಸಿದ್ದಾರೆ.

ಈ ಬಿಲ್ಡಿಂಗ್ ಗಳ ಅಲಂಕಾರ ಹೂವಿನ ರೀತಿ ಬಹಳ ಸುಂದರವಾಗಿ ಕಾಣುತ್ತದೆ.

ಈ ರಸ್ತೆಯಲ್ಲಿ ಎರಡು ವಾಹನಗಳು ನಿಂತಿವೆ.